ಲೈಟ್ ಹಾಕ್ರೆ ಸಾಕು ಪಣ ಪಣ ಅಂತ ಇರುತ್ತೆ ಆದರೂ ಕಾರು ಗಳು ತಗೋಳೋದಿಕ್ಕೆ ತುಂಬಾ ಇದಾಗಿರುತ್ತೆ.

ಅಲ್ಲಿ ನಡ್ಕೊಂಡು ಹೋಗಿ ಫೋಟೋ ತಕೊಂಡು ನೀರಲ್ಲಿ ಹೆಂಗೆಂಗ್ ಇರುತ್ತೆ.

ಎಷ್ಟು ದೂರ ಬಂದಿದ್ದೀವಿ ಅಂತ ಕೆಳಗಡೆ ಬಗ್ಗಿ ನೋಡಿದ್ರೆ ಸುತ್ತ ಎಲ್ಲ ಗುಡ್ಡ ಬೆಟ್ಟಗಳಿರುತ್ತೆ.

ಅಲ್ ಹೋಗಿ ಫ್ ಫೋಟೋ ತಕೊಂಡು ಅದರಲ್ಲಿ ಮಿಸ್ ಆದ್ರೆ ಮಾತ್ರ ಇನ್ನೂ ಕಷ್ಟ ಆದರೆ ಜೋಪಾನವಾಗಿ ಹೋಗಿ ಬೆಟ್ಟ ನೋಡೋದಕ್ಕೆ ತುಂಬಾ ಖುಷಿ ಅಕ್ಕ ಪಕ್ದಲೆಲ್ಲ ಗಿಡಮರಗಳು.

ಈಗಿನ ಕಾಲದಲ್ಲಂತೂ ನೀರನ್ನು ಎಲ್ಲ ಕಲುಷಿತ ಮಾಡಿಬಿಟ್ಟಿದ್ದಾರೆ.

ಈಗಿನ್ ಕಾಲದಲ್ಲಂತೂ ಕೇಳೋದೇ ಇಲ್ಲ ಸಡ್ದೆ ಇಲ್ಲೇ ಇಲ್ಲ ಈಗಿನ ಕಾಲದಲ್ಲಿ ಎಲ್ಲ ಡಿಸೈನ್ ಹೋಟೆಲ್ ಗಳು ಅದರಲ್ಲಂತೂ ಫ್ಯಾನ್ ಚೇರ್ --

ಅವರಿವರ್ ಹಿತ್ಲು ನಿಲ್ಲಿಸ್ಕೊಂಡು ಅವರ ಮನೆ ಮುಂದೆಗಡ್ ಜಾಗ --

ಸಿಟಿ ಗಳ್ನ್ ವರಂತೂ ಕೇಳೋ ಹಂಗೆ ಇಲ್ಲ ಚೌಲ್ಟ್ರಿಗಳಿಗೆಲ್ಲ ಲೈಟ್ ಅರೇಂಜ್ಮೆಂಟ್ ಮಾಡಿಸಿ ಬಿಟ್ರೆ ಅದೇ ಒಂದು ತರ ಚಂದ .

ಚಿಕ್ ಚಿಕ್ ಅಂಗಡಿಗಳು ಬಂದ್ರೆ ನಮಗೆ ಬೇಕಾಗಿದು ಬುಕ್ --

ಹೆಣ್ಣು ಗಂಡ ಹೇಳಿದ್ ತರಾನೇ ಮಾಡಿಸೋದಕ್ಕೆ ಇದ್ ಮಾಡ್ತಾರೆ.

ನೀರ್ ಕಂಡ್ರೆ ಎಲ್ಲರಿಗು ತುಂಬಾ ಖುಷಿನೇ ಆಗುತ್ತೆ ಆದರೆ --